ಈ ಚಿತ್ರದಲ್ಲಿ ನಾವು ನೋಡುವುದಾದ ಒಂದು ವಿಷ್ಯ ಏನೆಂದರೆ ಸುತ್ತಲೂ ಗಿಡ ಮರಗಳೆಲ್ಲವೂ ಇದ್ದು ಮಧ್ಯದಲ್ಲಿ ಒಂದು ಖಾಲಿ ರೋಡ್ ಏನೋ ಇದ್ದು ಆ ಕಡೆ ರೋಡಿ ದ್ದು ಅರಮನೆ ರೀತಿ ಒಂದು ಕೋಟೆ ರೀತಿ ಇದೆ.

ಗಿಡ ಮರಗಳೆಲ್ಲ ಇದ್ದು ಅಕ್ಕ ಪಕ್ಕದಲ್ಲೆಲ್ಲ ಅಂಗಡಿ ಒಳಗೆಲ್ಲ ರೇಷನ್ಸ್ ಎಲ್ಲ ಇಟ್ಟಿದ್ದಾರೆ.

ಈ ಚಿತ್ರಣವು ಇದರಲ್ಲಿ ನಾವು ನೋಡಬಹುದಾದ ಒಂದು ವಿಷ್ಯ ಅಂದ್ರೆ ಚಿಕ್ಕ ದೇವಾಲಯದ ಚಿತ್ರಣವಾಗಿದೆ. ಇದರಲ್ಲಿ ಕಲ್ಲುಗಳು ಸುತ್ತಲೂ ಕಲ್ಲುಗಳು ಕಲ್ಲುಗಳಿಂದಲೇ ದೇವಾಲಯ ಕಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುವ ಒಂದು ದೃಶ್ಯ ವೆಂದರೆ ಇದು ಒಂದು ಚಿಕ್ಕ ಕಾಡಿನ ರೀತಿಯ ಚಿತ್ರನ ವಾಗಿದ್ದು ಸುತ್ತಲೂ ಗಿಡ ಮರ ಗಲ್ಲೆಲಾ ಇ--

ಹಸಿರು ಗಿಡ ಹೂವುಗಳಿಂದ ಕೂಡಿದ್ದೂ ಅದರ ಅಕ್ಕ ಪಕ್ಕದಲೆಲ್ಲ ಚಿಕ್ಕ ಚಿಕ್ಕ ಬೆಟ್ಟಗಳು ಗುಡ್ಡಗಳು ಇವೆ.

ಈ ಚಿತ್ರನವು ಇದು ಬೆಳ್ಳಾರಿ ಅನ್ಸುತ್ತೆ. ಇದ್ರಲ್ಲಿ ನಾವು ಕಾಣುವ ದೃಶ್ಯವೆಂದರೆ ಇದು ಆ- ಒಂದು ದಾಳಿಂಬ್ರೆ ಅನ್ನು ಮತ್ತೆ ಒಂದು ಫ್ರೂಟ್ ಶಾಪ್ ಆಗಿದ್ದು--